ಮತ್ತೆ ಈ ಗ್ರಂತಾಲಯ ನೋಡಕ್ ಬಹಳ್ ದೊಡ್ಡದ್ ಆಯ್ತ್ರಿ.

ಇಲ್ಲಿ ಇದ್ರೊಳಗಡೆ ನಾವು ಒಂದು ಬಿ_ಡಿ_ಡಬ್ಲ್ಯೂ ಸ್ಕೂಲ್ ಅಂತ ಒಂದು ಸ್ಕೂಲ್ ನ ನೋಡಕ್ ಕುಂತವ್ರಿ.

ಅವ್ರಿಗೆಲ್ಲಾ ಬಿಳಿ ಅರ್ಬಿ ತೊಡ್ಸಿ ಅಹ್ ಸೊಂಟಕೊಂದು ಕರಿ ಪಟ್ಟಿ ಕಟ್ಟಿ.

ಈ ಮೀನಾದ್ ಮಾರ್ಕೆಟ್ ಒಳಗಡೆ ಎಲ್ಲರು ಮೀನಾ ಮಾರಾಟ ಮಾಡತ್ತರಿ .

ಬಹಳ ಸೇಫ್ಟಿ ಬ್ಯಾಂಕ್ ರೀ ಯಾಕಂದ್ರೆ ಇದು ಗೋವರ್ನಮೆಂಟ್ ಬ್ಯಾಂಕ್ ಆಯ್ತ್ರಿ.

ನಾವು ಇಲ್ಲೊಬ್ಬ ಅಣ್ಣಾನು ನೋಡಕ್ ಕುಂತಿವ್ರಿ ಈ ಅಣ್ಣಾ ಕ್ಯಾಪ್ ಹಾಕೊಂಡು ಸೆಲ್ಫಿ ಹೊಡ್ ಕುಂತಾನ್ರಿ.

ಈ ಸಣ್ಣ ಹುಡುಗ್ರು ಕಾಲಿಗೆ ಒಂದು ಭೂಮಿ ಚೀಲಾ ಹಾಕ್ಯಂಡು ಈ ಶಾಲೆ ಗುಡಿಗೆಲ್ಲಾ ಆಟ ಆಡ್ಸತ್ತಾರಲರಿ ಹಂಗ್ ಇವ್ರು ಆಟ ಆಡಕ್ ಕುಂತರಿ.

ನಮ್ಮ ಕುಲಕ್ ವರ್ಕೌಟ್ ಮಾಡಿದ್ರೆ ಹೆಂಗ್ ಬೇಕಾದಂಗ್ ಬಾಡಿ ಬಿಲ್ಡ್ ಮಾಡಬಹುದ್ ರೀ.

ಇದು ಪಾರ್ಕ್ ನಾಗ್ ಆಟ ಆಡ ಕುಂತತ್ ರಿ.

ಏನೋ ಅಷ್ಟೊಂದು ಹಾನಿ ಆಗೋದಿಲ್ಲಾ ಮತಂದ್ರ ಅಹ್ ಕಾರ್ ಗೆ ನಾವು ಡಿಸೇಲ್ ಅನ್ನು ಯೂಸ್ ಮಾಡತ್ತಿವಿ ಮತಂದ್ರ --

ಪೆಟ್ರೋಲ್ ಕಿನ್ನಾ ಡಿಸೇಲ್ ಕಮ್ಮಿ ರೇಟ್ ರಿಗಾ --